ಪ್ರದೇಶದಲ್ಲಿ ನೀರಿನ ಜಾಗವಿರುವ ಭೂಮಿಯು ಕಾಣಿಸುತ್ತ ಇದೆ.

ಸುತ್ತ ಗಿಡ-ಮರಗಳು ಬೆಳೆದು ನಿಂತಿವೆ. ಕಟ್ಟಡದ ಒಳಭಾಗದಲ್ಲಿ ನಾವು ಕಾರುಗಳು ನಿಂತಿರುವುದನ್ನು ಕಾಣಬಹುದು.

ಇದೊಂದು ಕಟ್ಟಡ ಈ ಕಟ್ಟಡದಲ್ಲಿ ಕೆಫೆಯ ಹೋಟೆಲ್ ಅನ್ನು ನಾವು ಕಾಣಬಹುದು ಮೂರು ಮಂದಿ ಇಲ್ಲಿ ಕಾಫಿಯನ್ನು ಕುಡಿಯುತ್ತಾ ನಿಂತಿದ್ದಾರೆ.

ಇದೊಂದು ಬಹುಮಾಡಿಯ ಕಟ್ಟಡ ಈ ಕಟ್ಟಡದಲ್ಲಿ ಈಶ ಅಕಾಡಮಿಯ --

ನೋಡಬಹುದು ಇಲ್ಲಿ ಒಂದು ಕಬೋರ್ಡ್ ಕೂಡ ಕಾಣುತ್ತಿದೆ ಕಿಡಕಿ ಕೂಡ ತೆರೆದಿದೆ.

ಇಲ್ಲಿ ವಿವಿಧ ರೀತಿಯ ಬಣ್ಣ ಬಣ್ಣದ ಲೈಟಿಂಗ್ಸ್ ಗಳನ್ನು ನೋಡಬಹುದು ಮತ್ತು ಇಬ್ಬರು ಹುಡುಗರು ಕುಳಿತಿರುವುದನ್ನು ನೋಡಬಹುದು.

ಇದು ಒಂದು ಸ್ಕ್ರೀನ್ ಗಳ ಅಂಗಡಿ ಆಗಿದೆ ಇಲ್ಲಿ ವಿವಿಧ ರೀತಿ ಸ್ಕ್ರೀನ್ ಗಳು ದೊರೆಯುತ್ತವೆ.

ಈ ಮಂದಿರದಲ್ಲಿ ತುಂಬಾ ಮೆಟ್ಟಿಲುಗಳು ಇವೆ.

ಕಾದಂಬರಿ ಕಥಾಸಂಕಲನಗಳು ಸಿಗುತ್ತವೆ ಮತ್ತು ಇಲ್ಲಿ ಮದ್ಯದಲ್ಲಿ ಕೆಲವು ಬುಕ್ಕು ಗಳನ್ನು ಹರಡಿದ್ದಾರೆ.

ಇದೊಂದು ಬುಕ್ ಸ್ಟೋರ್ ಆಗಿದೆ. ಇಲ್ಲಿ ವಿವಿಧ ರೀತಿಯ ಎಲ್ಲಾ ಭಾಷೆಯ ಬುಕ್ಕುಗಳು ಕೂಡ ಇಲ್ಲಿ ದೊರೆಯುತ್ತವೆ.